ಸುತ್ತ ಮುತ್ತ ಒಂದಿಷ್ಟು ಮರಗಳನ್ನ ಕೂಡ ನೋಡ್ಬೋದು ಹಾಗೆ ಇಲ್ಲಿ--

ಸುತ್ತ ಮುತ್ತ ನೋಡುದ್ರೆ ಜನರು ಕೊಡ ಇಲ್ಲಿ ಓಡಾಡ್ತಾರೆ ಇದು ರಾತ್ರಿ ಅಲ್ಲಿ ತೆಗ್ದಿರೋ ಚಿತ್ರ ಫೋಟೋ ಆಗಿರುತ್ತೆ ಇಲ್ಲಿ ಬ್ಯಾನರ್ ಕೂಡ ಇದೆ.

ಅತಿಯಾದ ದೊಡ್ಡದಾದ ಒಂದು ಕಾಲೇಜ್ ಆಗಿದ್ದು ಇದು ನೋಡಲು ತುಂಬಾ ಸುಂದರವಾಗಿದೆ. ಅದು ಇಲ್ಲಿ ಮಕ್ಕಳು ಹೈಯರ್ ಎಜುಕೇಶನ್ ಗೋಸ್ಕರ ಇಲ್ಲಿ ಬಂದು ಚೆನ್ನಾಗಿ ಮಾಡುತ್ತಾರೆ. ಈ ಕಾಲೇಜ್ ಅಲ್ಲಿ ವಿವಿಧ ರೀತಿಯಾಗಿ ಕಟ್ಟಿದ್ದಾರೆ .ನೋಡಲು ತುಂಬಾ ದೊಡ್ಡದಾದ ಒಂದು--